ಮತ್ತು ಟೈಲ್ಸ್ ಅಂತ ಅಂದರೆ ಕೈ ತೊಳೆದುಕೊಳ್ಳಲು ಯೂಸ್ ಮಾಡುವ ಬೇಸನ್ ಮತ್ತು ಸಂಡಸ್ ಹ್ ಸಂಡಸ್ ಮಾಡುವ ಒಂದು ಬೇಸನ್ ಮತ್ತು ಹ್ಯಾಂಡ್ ವಾಷ್ ಮಾಡುವ ಬೇಸನ್ಗಳು ಅನೇಕ ದೇವರುಗಳ ಪೋಟೋ ಗಳು ಹೀಗೆ ಅನೇಕ ಎಲ್ಲವೂ ಇವೆ.

ಈ ಶಾಪ್ ಪ್ರಿಂಟಿಂಗ್ ಶಾಪ್ ಅಂತ.

ಅನೇಕ ಯಾವ್ ಯಾವ್ ತರಹದ ಪ್ರಿಂಟ್ಗ ಳು ಬೇಕೊ ಮದುವೆ ಕಾರ್ಡ್ ಪ್ರಿಂಟ್ ಯಾವ ಯಾವ ಪ್ರಿಂಟ್ ಬೇಕೋ ಅವು ಹಚ್ಚಿದ್ದಾರೆ.

ಹಚ್ಚ ಹಸಿರಾಗಿರುವ ಗಿಡಗಳು ಕೂಡ ಬೆಳೆದಿವೆ.

ಈ ಬಟ್ಟೆಯ ಅಂಗಡಿಯಲ್ಲಿ ಅನೇಕ ವಿಧವಿಧದ ಬಟ್ಟೆಗಳು ಕಾಣುತ್ತಿವೆ.

ಎಲ್ಲಾ ಜನರು ಸ್ಟೇಜಿನ ಮೇಲೆ ಕೂತಿದ್ದಾರೆ.

ಒಂದು ದೊಡ್ಡದಾದ ಟೇಬಲ್ ಕೂಡ ಇದೆ.

ಹಾಗೆ ಒಂದು ಕರ್ರನ್ ಗೇಟ್ ಇದೆ ಅದಕ್ಕೆ ಕೀಲಿಗಳು ಕೂಡ ಇವೆ.

ಕತ್ತಲಾಗಿದೆ ಹಾಗೆಯೇ ಅಲ್ಲಿ ಎಲ್ಲಾ ಕಡೆ ಲೈಟ್ಸ್ ಗಳು ಕೂಡ ಹಾಕಿದ್ದಾರೆ.

ನಫೀಸಾ ಜಹಾನ್ ಅಂತ ಒಂದು ಬರೆದಿದ್ದಾರೆ.

ಈ ಹೋಲಾರ್ ಅಲ್ಲಿ ಸೀಮೆಂಟ ನ್ನು ಹಾಕಿಕೂ ಹಾಕಿ ಕಾಂಕ್ರೀಟ್ ಹಾಕಿ ಹ್ಆ ತಿರುಗಿಸುತ್ತಾರೆ .

ಹಿಂದೆ ಇಂಜಿನ್ ಗ ಇಂಜಿನ್ ಗಳ ಸಹಾಯವಿದೆ.

ಮತ್ತು ಇಲ್ಲಿ ಇಬ್ಬರು ಮುದುಕರು ಕೂತಿದ್ದಾ--

ಹಾಗೆಯೇ ಈ ಕಡೆ ಒಂದು ಡಿವೈಡರ್ ಇದೆ.

ಆ ರೋಡ್ ಗಳ ಮೇಲೆ ಒಂದು ಗಾಡಿ ಹೋಗುತ್ತಿದೆ.

ಇಲ್ಲಿ ಒಂದು ಗಾರ್ಡನ್ ಏರಿಯಾ ಕಾಣುತ್ತಿದೆ.

ಹಾಗೆಯೇ ಅನೇಕ ಕಲರ್ ಕಲರ್ ಜಂಡಗಳು ಹಚ್ಚಿದ್ದಾರೆ.

ಹಾಗೆ ಇಲ್ಲಿ ಎಲ್ಲಾ ಪೂರ ಕಚ್ರ ಕಚ್ರ ಮಾಡಿದ್ದಾರೆ.

ಇಲ್ಲಿ ಒಂದು ನೀರು ಕೊಚ್ಚೆಯಾ ನೀರು ಇದೆ.

ಹಾಗೆ ಒಂದು ಏರ್ ಕಂಡೀಷನರ್ ಕೂಡ ಇದೆ ಎ_ಸಿ .

ಹಾಗೆಯೇ ಸ್ವಿಚ್ ಬೋರ್ಡ್ ಗಳು ಇವೆ.

ಅನೇಕ ಈ ಕಡೆ ಒಂದು ಟೇಬಲ್ ಇದೆ.

ಈಕಡೆ ಬೈಕ ಗಳು ಕರಾಬ್ ಆಗಿರುವ ಗಳು ಕಾಣುತ್ತಿವೆ.